ಉಬಂಟು ಸಾಫ್ಟ್ವೇರ್ ಸೆಂಟರ್ ನ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಉಬಂಟು ಸಾಫ್ಟ್ವೇರ್ ಸೆಂಟರ್ ನ ಸಹಾಯದಿಂದ ಸಾಫ್ಟ್ವೇರ್ ಗಳನ್ನು ಡೌನ್ಲೋಡ್ ಇನ್ಸ್ಟಾಲ್ ಅಪ್ಡೇಟ್ ಹಾಗೂ ಅನ್ಇನ್ಸ್ಟಾಲ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯಲಿದ್ದೇವೆ
ಉಬಂಟು ಸಾಫ್ಟ್ವೇರ್ ಸೆಂಟರ್ ಎಂದರೇನು
ಇದೊಂದು ಉಬಂಟು ಓಎಸ್
ನಲ್ಲಿ ಸಾಫ್ಟ್ವೇರ್ ಗಳನ್ನು ವ್ಯವಸ್ಥಾಪಿಸಲಿಕ್ಕಿರುವ ಉಪಕರಣವಾಗಿದೆ
ಇದನ್ನು ನೀವು ಸಾಫ್ಟ್ವೇರ್ ಗಳನ್ನು ಹುಡುಕಲು ಡೌನ್ಲೋಡ್ ಇನ್ಸ್ಟಾಲ್ ಅಪ್ಡೇಟ್ ಹಾಗೂ ಅನ್ಇನ್ಸ್ಟಾಲ್ ಮಾಡಲು ಉಪಯೋಗಿಸಬಹುದು
ಉಬಂಟು ಸಾಫ್ಟ್ವೇರ್ ಸೆಂಟರ್ ಪ್ರತಿಯೊಂದು ಸಾಫ್ಟ್ವೇರ್ ನ ರಿವ್ಯೂ ಮತ್ತು ರೇಟಿಂಗ್ ಅನ್ನು ಸೂಚಿಸುತ್ತದೆ
ಇದರಿಂದ ನೀವು ಯಾವುದೇ ಸಾಫ್ಟ್ವೇರ್ ಅನ್ನು ಬಳಸುವ ಮೊದಲೇ ಅದರ ಬಗೆಗಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು
ಇದು ಸಾಫ್ಟ್ವೇರ್ ನ ಹಿಸ್ಟರಿ ಯನ್ನೂ ಕೂಡಾ ದಾಖಲಿಸಿಡುತ್ತದೆ
ಈ ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು ಸಾಫ್ಟ್ವೇರ್ ಸೆಂಟರ್ ನ 1110 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ಮುಂದುವರಿಯಲು ನೀವು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿರಬೇಕು
ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡಲು ನೀವು ಸ್ವತಃ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿರಬೇಕು ಅಥವಾ ಅಡ್ಮಿನಿಸ್ಟ್ರೇಟರ್ ನ ಹಕ್ಕನ್ನು ಪಡೆದಿರಬೇಕು
ನಿಮ್ಮ ಲಾಂಚರ್ ನಲ್ಲಿ ಉಬುಂಟು ಸಾಫ್ಟ್ವೇರ್ ಸೆಂಟರ್ ನ ಐಕಾನ್ ಅನ್ನು ಒತ್ತಿ
ಉಬುಂಟು ಸಾಫ್ಟ್ವೇರ್ ಸೆಂಟರ್ ಎಂಬ ವಿಂಡೋ ಕಾಣಿಸುತ್ತದೆ
ಇಲ್ಲಿ ಆಲ್ ಸಾಫ್ಟ್ವೇರ್ ಇನ್ಸ್ಟಾಲ್ಡ್ ಮತ್ತು ಹಿಸ್ಟರಿ ಎಂಬ ಬಟನ್ ಗಳು ವಿಂಡೋನ ಎಡ ಮೇಲ್ಭಾಗದಲ್ಲಿ ಕಾಣಿಸುತ್ತವೆ
ಸರ್ಚ್ ಎಂಬುದು ಬಲ ಮೇಲ್ಭಾಗದಲ್ಲಿ ಕಾಣಿಸುತ್ತದೆ
ಉಬುಂಟು ಸಾಫ್ಟ್ವೇರ್ ಸೆಂಟರ್ ಎಂಬ ವಿಂಡೋ ಎರಡು ಫಲಕಗಳಲ್ಲಿ ವಿಭಾಗಿಸಲ್ಪಟ್ಟಿದೆ
ಎಡ ಫಲಕದಲ್ಲಿ ಸಾಫ್ಟ್ವೇರ್ ಗಳ ವಿಭಾಗಗಳು ಕಾಣಿಸುತ್ತವೆ
ಬಲ ಫಲಕದಲ್ಲಿ ವಾಟ್ಸ್ ನ್ಯೂ ಮತ್ತು ಟಾಪ್ ರೇಟೆಡ್ ಕಾಣಿಸುತ್ತವೆ
ವಾಟ್ಸ್ ನ್ಯೂ ಎಂಬ ಫಲಕವು ಹೊಸತಾಗಿ ಬಂದ ಸಾಫ್ಟ್ವೇರ್ ಗಳ ಸೂಚಿಯನ್ನು ತೋರಿಸುತ್ತದೆ
ಟಾಪ್ ರೇಟೆಡ್ ಎಂಬ ಫಲಕವು ಬಳಕೆದಾರರಿಂದ ಹೆಚ್ಚು ಶ್ರೇಯಾಂಕ ಗಳಿಸಿದ ಹಾಗೂ ಡೌನ್ಲೋಡ್ ಆದ ಸಾಫ್ಟ್ವೇರ್ ಗಳ ಸೂಚಿಯನ್ನು ತೋರಿಸುತ್ತದೆ
ಈಗ ವಿಭಾಗದ ಅನುಸಾರವಾಗಿ ಸಾಫ್ಟ್ವೇರ್ ಅನ್ನು ಹುಡುಕೋಣ
ಎಡ ಫಲಕದಲ್ಲಿ ಇಂಟರ್ನೆಟ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ
ಇಂಟರ್ನೆಟ್ ಸಾಫ್ಟ್ವೇರ್ ಗಳ ಸೂಚಿ ಹಾಗೂ ಹೆಚ್ಚು ಶ್ರೇಯಾಂಕ ಗಳಿಸಿದ ಇಂಟರ್ನೆಟ್ ಸಾಫ್ಟ್ವೇರ್ ಗಳ ಸೂಚಿಯು ಕಾಣಿಸುತ್ತದೆ
ಗಮನಿಸಿ ಕೆಲವು ಸಾಫ್ಟ್ವೇರ್ ಗಳು ಸರಿ ಚಿಹ್ನೆಯಿರುವ ವೃತ್ತಗಳನ್ನು ಹೊಂದಿವೆ
ಇದು ಈ ಸಾಫ್ಟ್ವೇರ್ ಗಳು ಈಗಾಗಲೇ ನಿಮ್ಮ ಕಂಪ್ಯೂಟರ್ ನಲ್ಲಿ ಇನ್ಸ್ಟಾಲ್ ಆಗಿವೆ ಎಂಬುದನ್ನು ಸೂಚಿಸುತ್ತದೆ ಇಂಟರ್ನೆಟ್ ವಿಭಾಗದಲ್ಲಿ ಇನ್ನೂ ಹೆಚ್ಚು ಸಾಫ್ಟ್ವೇರ್ ಗಳನ್ನು ನೋಡಬಯಸಿದಲ್ಲಿ ಆಲ್ ಎಂಬ ಐಕಾನ್ ಅನ್ನು ಒತ್ತಿ
ಈಗ ಇಂಟರ್ನೆಟ್ ವಿಭಾಗದಲ್ಲಿನ ಎಲ್ಲಾ ಸಾಫ್ಟ್ವೇರ್ ಗಳೂ ವಿಂಡೋ ನಲ್ಲಿ ಸೂಚಿಬದ್ದವಾಗಿದೆ
ನೀವು ಸಾಫ್ಟ್ವೇರ್ ಗಳನ್ನು ಹೆಸರಿಗೆ ಶ್ರೇಯಾಂಕಕ್ಕೆ ಅಥವಾ ಹೊಸತಿಗೆ ಅನುಸಾರವಾಗಿ ಕ್ರಮಪಡಿಸಬಹುದು
ಈಗ ಬಲ ಮೇಲ್ಭಾಗದ ಮೂಲೆಯಲ್ಲಿ ಕಾಣುವ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡೋಣ
ಸೂಚಿಯಿಂದ ಬೈ ಟಾಪ್ ರೇಟೆಡ್ ಎಂಬುದನ್ನು ಆಯ್ಕೆಮಾಡಿ
ಈಗ ಇಂಟರ್ನೆಟ್ ಸಾಫ್ಟ್ವೇರ್ ಗಳು ಶ್ರೇಯಾಂಕಕ್ಕೆ ಅನುಸಾರವಾಗಿ ಕ್ರಮಬದ್ದಗೊಳ್ಳುತ್ತವೆ
ನಿಮ್ಮ ಕಂಪ್ಯೂಟರ್ ನಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿರುವ ಸಾಫ್ಟ್ವೇರ್ ಗಳನ್ನು ನೋಡಬಯಸಿದಲ್ಲಿ ಇನ್ಸ್ಟಾಲ್ಡ್ ಎಂಬ ಬಟನ್ ಅನ್ನು ಒತ್ತಿ
ಸಾಫ್ಟ್ವೇರ್ ನ ವಿಭಾಗಗಳು ಕಾಣಿಸಿಕೊಳ್ಳುತ್ತದೆ
ಅಲ್ಲಿ ಸೌಂಡ್ ಆ್ಯಂಪ್ ವಿಡಿಯೋ ಎಂಬುದರ ಪಕ್ಕದಲ್ಲಿರುವ ಸಣ್ಣ ತ್ರಿಕೋಣವನ್ನು ಕ್ಲಿಕ್ ಮಾಡಿ
ಇದು ನಿಮ್ಮ ಕಂಪ್ಯೂಟರ್ ನಲ್ಲಿ ಸೌಂಡ್ ಆಂಡ್ ವಿಡಿಯೋ ಎಂಬ ವಿಭಾಗದ ಯಾವ ಯಾವ ಸಾಫ್ಟ್ವೇರ್ ಗಳು ಇನ್ಸ್ಟಾಲ್ ಆಗಿವೆ ಎಂಬುದನ್ನು ತೋರಿಸುತ್ತದೆ
ಈಗ ಆಲ್ ಸಾಫ್ಟ್ವೇರ್ ಎಂಬಲ್ಲಿನ ಡ್ರಾಪ್ ಡೌನ್ ನಲ್ಲಿ ಪ್ರೊವೈಡೆಡ್ ಬೈ ಉಬುಂಟು ಎಂಬುದನ್ನು ಆಯ್ಕೆ ಮಾಡಿ
ಉಬಂಟು ಕಡೆಯಿಂದ ಒದಗಿಸಲ್ಪಡುವ ಎಲ್ಲಾ ಸಾಫ್ಟ್ವೇರ್ ಗಳ ಸೂಚಿಯು ಕಾಣಿಸುತ್ತದೆ
ಈಗ ನಾವು ವಿಎಲ್ಸಿ ಮೀಡಿಯಾ ಪ್ಲೇಯರ್ ಎಂಬ ಸಾಫ್ಟ್ವೇರ್ ಅನ್ನು ಇನ್ಸ್ಟಾಲ್ ಮಾಡೋಣ
ವಿಂಡೋದ ಬಲ ಮೇಲ್ಭಾಗದಲ್ಲಿರುವ ಸರ್ಚ್ ಬಾಕ್ಸ್ ನಲ್ಲಿ ವಿಎಲ್ಸಿ ಎಂದು ಟೈಪ್ ಮಾಡಿ
ವಿಎಲ್ಸಿ ಮೀಡಿಯಾ ಪ್ಲೇಯರ್ ಕಾಣಿಸುತ್ತದೆ
ಈಗ ಇನ್ಸ್ಟಾಲ್ ನ ಮೇಲೆ ಕ್ಲಿಕ್ ಮಾಡಿ
ದೃಢೀಕರಿಸಲು ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಲ್ಲಿ ನಿಮ್ಮ ಸಿಸ್ಟಮ್ ನ ಪಾಸ್ವರ್ಡ್ ಅನ್ನು ನಮೂದಿಸಿ
ಆಥೆಂಟಿಕೇಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಪ್ರೊಗ್ರೆಸ್ ಬಾರ್ ನತ್ತ ನೋಡಿ ಅದು ವಿಎಲ್ಸಿ ಯು ಇನ್ಸ್ಟಾಲ್ ಆಗುತ್ತಿದೆ ಎಂದು ತೋರಿಸುತ್ತದೆ
ಇನ್ಸ್ಟಾಲೇಶನ್ ಎಂಬುದು ಇನ್ಸ್ಟಾಲ್ ಆಗುತ್ತಿರುವ ಪ್ಯಾಕೇಜ್ ನ ಆಕೃತಿ ಪರಿಮಾಣಕ್ಕನುಗುಣವಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ
ಮೇಲಿರುವ ಬಟನ್ ನಿಂದ ಕೂಡಾ ಪ್ರೊಗ್ರೆಸ್ ತಿಳಿಯುತ್ತದೆ
ನೀವು ಇದು ಇನ್ಸ್ಟಾಲ್ ಆಗುತ್ತಿರುವಾಗ ಬೇರೆ ಅಪ್ಲಿಕೇಶನ್ ಅನ್ನು ನೋಡಬಹುದು
ಒಮ್ಮೆ ವಿಎಲ್ಸಿ ಯು ಇನ್ಸ್ಟಾಲ್ ಆಯಿತೆಂದರೆ ಅದರ ಹತ್ತಿರ ಸಣ್ಣ ಟಿಕ್ ಮಾರ್ಕ್ ಕಾಣಿಸುತ್ತದೆ
ರಿಮೂವ್ ಎಂಬ ಬಟನ್ ಬಲ ಭಾಗದಲ್ಲಿ ಕಾಣಿಸುತ್ತದೆ
ನೀವು ವಿಎಲ್ಸಿ ಯನ್ನು ಅನ್ಇನ್ಸ್ಟಾಲ್ ಮಾಡಬಯಸಿದಲ್ಲಿ ರಿಮೂವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಹೀಗೆಯೇ ನೀವು ಉಳಿದ ಎಲ್ಲಾ ಸಾಫ್ಟ್ವೇರ್ ಪ್ಯಾಕೇಜ್ ಗಳನ್ನು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಬಹುದಾಗಿದೆ
ಈಗ ನಾವು ಹಿಸ್ಟರಿ ಯನ್ನು ನೋಡೋಣ
ಇದು ಸಾಫ್ಟ್ವೇರ್ ಗಳ ಇನ್ಸ್ಟಾಲೇಶನ್ ಅಪ್ಡೇಟ್ ಹಾಗೂ ರಿಮೂವಲ್ ಅನ್ನು ಒಳಗೊಂಡಂತೆ ಎಲ್ಲಾ ಬದಲಾವಣೆಗಳನ್ನೂ ತೋರಿಸುತ್ತದೆ
ಹಿಸ್ಟರಿ ಯನ್ನು ಕ್ಲಿಕ್ ಮಾಡಿ
ಹಿಸ್ಟರಿ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ನೀವು ನಿಮ್ಮ ಹಿಸ್ಟರಿಯನ್ನು ಆಲ್ ಚೇಂಜಸ್ ಇನ್ಸ್ಟಾಲೇಷನ್ಸ್ ಅಪ್ಡೇಟ್ಸ್ ಮತ್ತು ರಿಮೂವಲ್ಸ್ ಎಂಬೀ ವಿಭಾಗಗಳಲ್ಲಿ ನೋಡಬಹುದು
ಆಲ್ ಚೇಂಜಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈ ಸೂಚಿಯಲ್ಲಿ ನಾವು ಮಾಡಿದ ಇನ್ಸ್ಟಾಲೇಶನ್ ಅಪ್ಡೇಟ್ ಹಾಗೂ ರಿಮೂವಲ್ ನ ಎಲ್ಲಾ ಮಾಹಿತಿಯು ಇರುತ್ತದೆ
ನೀವು ಇನ್ಸ್ಟಾಲ್ ಆದ ಸಾಫ್ಟ್ವೇರ್ ಗಳನ್ನು ನಿಯಮಿತವಾಗಿಅಪ್ಡೇಟ್ ಮಾಡಬಹುದು
ನೀವು ಉಬಂಟುವಿನ ಬಗ್ಗೆ ಹಾಗೂ ಉಬಂಟು ಸಾಫ್ಟ್ವೇರ್ ಸೆಂಟರ್ ನ ಬಗ್ಗೆ ಹೆಚ್ಚು ತಿಳಿಯಲು ಉಬಂಟುವಿನ ವೆಬ್ಸೈಟ್ ಗೆ ಭೇಟಿಕೊಡಿ
ಲ್ಟ್ಪಾಸೆಗ್ಟ್ ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಮುಕ್ತಾಯದ ಹಂತಕ್ಕೆ ಬಂದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬಂಟು ಸಾಫ್ಟ್ವೇರ್ ಸೆಂಟರ್ ನ ಉಪಯೋಗದ ಬಗ್ಗೆ ತಿಳಿದೆವು
ನಾವು ಉಬಂಟು ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಸಾಫ್ಟ್ವೇರ್ ಗಳನ್ನು ಹೇಗೆ ಇನ್ಸ್ಟಾಲ್ ಅಪ್ಡೇಟ್ ಹಾಗೂ ಅನ್ಇನ್ಸ್ಟಾಲ್ ಮಾಡುವುದು ಎಂಬುದನ್ನೂ ಕಲಿತೆವು
ಇಲ್ಲಿ ನಿಮಗೊಂದು ಅಭ್ಯಾಸವಿದೆ
ಉಬಂಟು ಸಾಫ್ಟ್ವೇರ್ ಸೆಂಟರ್ ನ ಮೂಲಕ ಥಂಡರ್ಬರ್ಡ್ ಅನ್ನು ಇನ್ಸ್ಟಾಲ್ ಮಾಡಿ
ಈ ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ವೀಕ್ಷಿಸಿ
ಇದು ಈ ಪ್ರಾಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಸರಿಯಾದ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು